ಇಲ್ಲಿ ನೀವು ನೋಡ್ತಾ ಇರಬಹುದು ನದಿಯಲ್ಲಿ ನೀರು ಹರಿತ್ತಿರುವ ದೃಶ್ಯವನ್ನ ಸೋ ಇದ್ರಲ್ಲಿ ಏನಪ್ಪ ಅಂದರೆ ಪರ್ತಿಕೂಲರ್ಲಿ ನೀರು ಹರಿಯುತ್ತಿರುವದನ್ನು ಗಮನಿಸಬಹುದು ಸೋ ಏನಾಗುತ್ತೆ ಅಂದರೆ ಇದ್ರಲ್ಲಿ ನೀರು ಇರುವುದರಿಂದ--